ಇದು ಮಹಾದೇವರ್‌ ಜಟಾಶಂಕರ್‌ ದೇವಸ್ಥಾನ ಇರುವ ಜಾಗ .

ಸುಮಾರು ಅಂದರೆ ಮೂವತ್ತು ಕಿಲೋಮೀಟರ್‌ ದೂರದಲ್ಲಿ ಇದು --

ಉಜಿರೆ ಎಸ್‌.ಡಿ.ಎಮ್‌ ಕಾಲೇಜು ರೋಡಿನಲ್ಲಿ ನಿಮಗೆ ನೋಡಲು ಸಿಗುತ್ತದೆ.

ಚಿಕಿತ್ಸೆ ನೀಡುವ ಒಂದು ತರೀಕೆ ಇಲ್ಲಿ--

ಇದು ಮಂಗಳೂರಿನ ಬಜ್ಪೆ ಊರಿನಲ್ಲಿ ನೆಲಗೊಂಡಿದೆ .

ಅದಲ್ಲದೆ ಈಗ ನೀವು ನೋಡುತ್ತಿರುವ ದೃಶ್ಯ --